ಕಡಿಮೆ ಸಮಯದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ಲಾನ್ --

ಇದೊಂದು ಒಂದು ವೈಲ್ಡ್ ಬಿಲ್ಡ್ ಮತ್ತು ವೈಲ್ಡ್ ನೇಶನ್ ಗಾಗಿ --

ಗಾರ್ಡನಿಗೆ ವಿವಿಧರೀತಿಯ ಡೆಕೋರೇಷನ್ ಗಾರ್ಡನ್ ಅನ್ನು ಸಂರಕ್ಷಿಸೋದು .

ಹಸಿರನ್ನು ಕಾಪಾಡಲು ಜನರು ಮುಂದು ಕುತ್ತಾರೆ.

ಅಗತ್ಯವಾಗಿರುತ್ತದೆ ಈ ರೀತಿ ಎ.ಟಿ.ಎಮ್ ಗೆ ಹೋದಾಗ--